ನಾಲಕ್ ಐದ್ ಜನ ಜಾಸ್ತಿ ಜನ ಕುತ್ಕೊಂಡ್ ಜರ್ನಿ ಮಾಡಬೋದು ಎಂಜಾಯ್ ಮಾಡಬೋದು ಒಬ್ರು ಮುಖ ಒಬ್ರು ನೋಡ್ಕೊಂಡು ಬಸ್ ಅಲ್ ಅಷ್ಟು ರಶ್ ಅಲ್ ಹೋಗೋಬದ್ಲು ಕಾರ್ ಅಲ್ ನೆಂದಿಯಾಗ್ ಹೋಗಬೋದು.

ಒಂಥರ ಪ್ರಾರ್ಥನೆ ಮುಂದಿರೋಗಳೆ ಒಂಥರಾ ದಿಫ್ಫ್ರೆಂಟ್ ಆಗಿರುತ್ತೆ.